ಚೇರ್ ಇದಾವೆ ಅಹ್ ಅಹ್ ಅಹ್ ಸ್ಟೇಜ್ ಕೂಡ ರೆಡಿ ಮಾಡಿದ್ದಾರೆ ಏನೋ ಒಂದ್ ಫ್ಯೂನ್ಕ್ಷನ್ ಅಂತ ಅನಸ್ತೇ.

ಮೇಕ್ಅಪ್ ಸೆಟ್ ಕು ಕೂಡ ಇದಾವೆ ಇದೆಲ್ಲ ನೋಡಿದ್ರೆ ಇದೊಂದು ಬ್ಯೂಟಿ ಪಾರ್ಲರ್ ಅಂತ ಕಾಣುಸುತೆ.

ಇಲ್ಲಿ ಪೆಟ್ರೋಲ್ ಹಾಕಲು ಒಬ್ರು ಉ ಉ ಉ ಹುಡುಗ ನಿಂತಿರೋದು ನೋಡಬಹುದು --

ಇದು ದೇವರ ಏನೋ ಉತ್ಸವ ಅಂತ ಅನ್ಸುತ್ತೆ .

ಇಲ್ಲಿ ಒಬ್ಬ ಯುವಕ ಸೆಲ್ಫಿ ತಗೋಂತಿದ್ದಾನೆ.

ಯಾವುದೇ ಅಹ್ ಅಹ್ ಶಬ್ದ ಇರುವ್ದು ನಿಶಬ್ದವಾಗಿ ಇರುತೆ.

ಇಲ್ಲಿ ಇಷ್ಟೊಂದು ಜನ ಯುವತಿಯರು ಮಕ್ಕಳು ಯುವಕರು ಬಂದು ಪೂಜೆ ಮಾಡ್ ತಿದ್ದಾರೆ --

ಇಲ್ಲಿ ನಮ್ಗೆ ಬೇಕಾದ ಎಲ್ಲ ತರದ ಅಹ್ ಅಹ್ ವಸ್ತುಗಳು ದೊರೆತವೆ ಮೊಬೈಲು ಬಟ್ಟೆ.

ಅಕ್ಕ ಪಕ್ಕ ಮರಗಿಡಗಳು ತುಂಬಿರೋದಿಂದ ಒಂದು ಕಾಡು ತರ ಕಾಣಿಸ್ತಿದೆ .

ಒಂದು ವ್ಯಾನ್ ಮೇಲೆ ಟೈಯರ್ ಇರೋದು ಕಾಣಿ ಸ್ತಿದೆ.

ಕೊಲಂಬೊ ಈ ತರ ಬ್ರೇಕ್ ಡಾನ್ಸ್ ಹಿಂಗೇ ಮುಂತಾದ ಆಟಗಳು --

ಮೂರು ಜನ ಜರ್ಕಿನ್ ಹಾಕೊಂಡಿದ್ದಾರೆ ಒಳಗಡೆ ಏನೋ ಫ್ಯಾಂಕ್ಷನ್ ಐತೆ ಚರ್ಚ್ ಒಳಗಡೆ.